ಮತ್ತೆ ಇಲ್ಲೊಂದು ಪೈಪ್ ರೀತಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಪ್ಯಾಕಿಟ್ಗಳು ಕೂಡ ಇದೆ ಬೋರ್ಡ್ ಕೂಡ ಇದೆ ನೋಡಿ ಬೇಕಿದ್ರೆ ವೈಟ್ ಕಲರಲ್ಲಿದೆ ಕಾರು --

ಒಂದು ಚಾನಲ್ ಅಂತ ಹೇಳ್ ಬೋದು ತುಂಬ ಎತ್ತರವಾಗಿರುವಂತದ್ದು ತುಂಬ ಮಷೀನ್ ಶೇಪ್ ಅಲ್ ಕೂಡ ಕಾಣಿಸ್ತಾ ಇದೆ ವಿಂಡೋಗಳೆಲ್ಲ ಇದೆ .

ಬಿಳಿಯ ದುಂಡಕುತ್ತಿರುವ ಬಿಳಿಯ ನೀರು ಬಿಳಿಯ ರೀತಿಯಲ್ಲಿ ಉಕ್ಕುತಿದೆ ಇಲ್ ಬಂದು ನೋಡಬಹುದು. ಕಲ್ಲು ಬಂಡೆಯ ಮೇಲೆ ಇದು ಇರುವಂತ ಕಪ್ಪು ಬಣ್ಣ --

ಇಲ್ಲಿ ಒಂದು ಕೋರ್ಟ್ ಕಾಣಿಸ್ತಾ ಇದೆ ಒಂದು ಅಂಚೆ ಕಚೇರಿ ಇದೆ ಮತ್ತೆ ಇಲ್ಲಿ ಜೀಪ್ ಇದೆ. ಸ್ಕೂಟಿ ಬೈಕ್ಗಳೆಲ್ಲಾ ಇದೆ ಮತ್ತೆ ಆಟೋ ಕೂಡ ಇದೆ .